ಅದರಲ್ಲಿ ಗೆಟ್ ಗಳು ಇರ್ತಕಂತಹದ್ದು ಬಹಳ ಕಡಿಮೆ ಕಬ್ಬಿಣದ ಉತ್ಪನನ್ನು ಕಡಿಮೆ ಇರ್ತಿತ್ತು ಆದ್ರೂ ಮನುಷ್ಯನ ಒಂದು ವಿಚಾರ ಶಕ್ತಿ ಜಾಸ್ತಿ ಇರುದರಿಂದ ಯಾ ಯವಾಂತ ತೊಂದರೆಗಳು ಆಗ್ತಾಯಿರ್ಲಿಲ್ಲ ಈಗ ಎಲ್ಲ ಮನುಷ್ಯನ ಆ ವ್ಯಜ್ಞಾಕ್ ಬೆಳೆದು ಗೆಟ್ ಗಳು ಇದ್ರೇನೆ ಸುರಕ್ಷಿತ ಅನ್ಸ್ತಾದ್ದೆ .

ಒಂದಾ ಆರ್ಥಿಕ ಸ್ಥಿತಿಯಾನ ಇದರಿಂದ ಸುಧಾರಣೆ ಆಗಿದೆ.